ಹಳೆ ಕಾಲದ್ದು ಮಂಟಪ ಆಗಿರ್ಲಿ ಫಿಲ್ಲರ್ಸ್ ಆಗಿರ್ಲಿ ಏನೇನು ನೋಡೋಕು ತುಂಬಾ ಖುಷಿಯಾಗುತ್ತೆ ಮತ್ತೆ ಆಶ್ಚರ್ಯನೂ ಆಗುತ್ತೆ ಆಡು ಹೆಂಗ್ ಸಾಧ್ಯ.

ಆ ಆ ಟ್ರೆಕಿಂಗ್ ಲ್ಲಿ ಒಂದು ಗುಡ್ಡ ಮೇಲೆ ಹತ್ತಿ ಬಂದು ಎಂಡ್ ಲ್ಲಿ ನಿಂತುಕೊಂಡು ನೋಡ್ದಾಗ ಆ ಆ ವ್ಯೂ ಈ ತುಂಬಾ ಡಿಫ್ಫೆರೆಂಟ್ ಆಗಿರ್ತದೆ ಅಂಡ್ ತುಂಬಾ ಖುಷಿ ಕೊಡುತ್ತೆ. ಇನ್ನೇನು ಬೇಕು ಜೀವನದಲ್ಲಿ ಅನಿಸುತ್ತೆ.

ಅಂದ್ರೆ ತುಂಬಾ ಹಳೆ ಕಾಲದಿಂದ ಬಂಡ ಒಂದು--

ನಂದಿತಾ ಅಂದ್ರೆ ತುಂಬಾ ಆ ಇಷ್ಟ. ಎಲ್ಲರಿಗು ಅಂಡ್ ನನಗು ತುಂಬಾ ಇಷ್ಟ. ಅದರ ಹೇಳಿದ್ರೆ ನಮಗೆ ಬೇರೆ ವರ್ಲ್ಡ್ ಗೆ ಕರ್ಕೊಂಡು ಹೋಗುತ್ತೆ.

ಚೆನ್ನಾಗ್ ತಿಂಕೊಳ್ತಾ ಹೆಲ್ತಿ ಯಾಗಿ ಹೆಲ್ತಿ ಫುಡ್ಸ್ ನು ಮತ್ತೆ ಹೆಲ್ತಿ ಈವನ್ ಜಂಕ್ ಫುಡ್ ನು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೆಲ್ತಿ ಯಾಗಿರ್ಬೇಕು.

ನಕ್ಷತ್ರ ಹೋಟೆಲ್ ಬಳ್ಳಾರಿಯಲ್ಲಿ ಇರುವಂತವು ತುಂಬಾ ದೊಡ್ಡ ಹೋಟೆಲ್ ಅಂತ ಹೇಳಿದ್ರೆ--

ತಪ್ಪಾಗಲ್ಲ ಬಿಕಾಸ್ ಅಲ್ಲಿ ತುಂಬಾ ವೆರೈಟಿ ಫುಡ್ ಇದಾವೆ ಅಂಡ್ ಇರೋಕು ಕೂಡ ಅಲ್ಲಿ ತುಂಬಾ ಚೆನ್ನಾಗಿ ವ್ಯವಸ್ಥೆ ಇದೆ. ಫೆಸಿಲಿಟಿ ಸ್ ಇದೆ ಅಂಡ್ ಆ ಅಲ್ಲಿ ಫಂಕ್ಷನ್ಸ್ ಇವೆಂಟ್ಸ್ ಏನೇ ಆಗಿರಲಿ ಮಾಡಬಹುದು.